ಇದು ಒಂದು ಕಟ್ಟಡ ವಾಗಿದೆ ಒಂದು ಸೂಚನ ಪಾಲಕ ಇದೆ ಹಾಗೆ ಅಲ್ಲಿ ಲೈಟ್ ಅನ್ನು ಹಾಕಲಾಗಿದೆ ಅ ಕಟ್ಟಡಕೆ ಕರ್ತಿನ್ ಹಾಕಲಾಗಿದೆ ಮತ್ತೆ ಗೇಟ್ಗೆ ಕಪ್ಪು ಬಣ್ಣ ಹೊಡೆಯಲಾಗಿದೆ.

ಈ ಚಿತ್ರ ದಲ್ಲಿ ಒಂದು ಸೂಚನ ಪಾಲಕ ನೋಡಬಹುದು ಮತ್ತೆ ಮಹಾನಗರ ಪಾಲಿಕೆ ಎಂದು ಬರಯಲಾಗಿದೆ ಹಿಂದೆ ಮುಂದ್ ಗಿಡ ಮರ ಬೆಳೆಯಲಾಗಿದೆ ಅದರ ಪಕ್ಕ ದಲ್ಲಿ ಕಾರು ಕಾಣುತಿದೆ.

ಈ ಚಿತ್ರದಲ್ಲಿ ನಾವು ಒಂದು ಕೋಣೇ ಅನ್ನು ಕಾಣಬಹುದು ಅ ಕೋಣಗೆ ಬಣ್ಣ ವನ್ನು ಹೊಡೆಯಲಾಗಿದೆ ಟಿ.ವಿ. ಅನ್ನು ಹಾಕಲಾಗಿದೆ ಬಲ್ಪ್ ಕೂಡ ಇದೆ ಒಂದು ಕುರ್ಚಿ ಕೂಡ ಇದೆ ಹಾಗೆ ಪುಸ್ತಕ ವನ್ನು ಹಾಕಿ ಇಟ್ಟಳಾಗಿದೆ.

ಅಲ್ಲಿ ಒಂದು ಚೇರ್ಗ ಳಿವೆ ದೊಡ್ಡದಾದ ಟೇಬಲ್ಗ ಳಿವೆ ಚಿಕ್ಕದಾದ ಟೇಬಲ್ ಇದೆ ಅದರ ಮೇಲೆ ಪುಸ್ತಕ ಹಾಗೂ ಒಂದು ಕಂಪ್ಯೂಟರ್ ನೀಡಲಾಗಿದೆ ಅದರ ಮುಂದೆ ಕಪ್ಪು ಕಲರ್ ಬಣ್ಣದ ಚೇರ್ಗ ಳಿವೆ ನೀಡಲಾಗಿದೆ .

ಈ ಚಿತ್ರ ದಲ್ಲಿ ಗೋಡೆಯ ಮೇಲೆ ರಾಧಾ ಕೃಷ್ಣ ಚಿತ್ರವನ್ನು ನೋಡಬಹುದು ಈ ಚಿತ್ರಣ ಕೆ ಬೇರೆ ಬೇರೆ ನೀಲಿ ಬಣ್ಣ ಹಾಗೂ ಹಸಿರು ಬಣ್ಣ ಹಾಗೂ ಕೆಂಪು ಬಣ್ಣ ಅನ್ನು ಹಾಕಿದರೆ.

ಇದು ಒಂದು ಗೋಳಾಕಾರದ ಒಂದು ಕಟ್ಟಡವನ್ನು ಕಾಣಬಹುದು. ಅದಕ್ಕೆ ಬಿಳಿ ಮತ್ತು ಕಪ್ಪು--